ಹೆಂಗ ಮಾಡಿದರ್ ಪೊಲೀಸ್ರನ್ ನೋಡ್ರಿ ಗಾಯ್ಸ್ .

ಅ ಚೇರ ಪಾವ್ .

ಎಲ್ಲಾ ಚರ್ಚ್ ಬಸ್ ಯುಶ್ವಲಿ ನಿಂದಿರ್ತವ್ ಗಾಯ್ಸ್ ಹಾ --

ಟು ಡೇಸ್ ಹೆಂಗಿದೆ ಫಂಕ್ಷನ್ ಎಲ್ಲಾ .

ಹಾಯ್ ಗಾಯ್ಸ್ ನಾವೆಲ್ಲರ್ ಫ್ಯಾಮಿಲಿ ಎಲ್ಲರ್ ಬಂದಿದ್ದಾರ್ ರೀ.

ಕಂಪ್ಯೂಟ್ರು ಎಲ್ಲಾ ಕಂಪ್ಲೇಂಟ್ ಇದ್ದವೆಲ್ಲ --

ನೋ ಫ್ರೆಂಡ್ಸ್ ಸೋ ಈಗ ನಂದು ಚೆನ್ನಾಗಿ ಮುಂಡ ಎತ್ತಿದ್ದಾರೆ ನೋಡ್ರಿ ಹೆಂಗ ಮಾಡಕತ್ತಾರ .

ನಾವೆಲ್ಲ ಫ್ರೆಂಡ್ಸ್ ಎಲ್ಲರೂ ಡ್ಯಾನ್ಸ್ ಆಡಕತ್ತಿದ್ದಾರೆ .

ಹ್ಹು ಇಲ್ಲ ಟೆಷನ್ ರೋಡ್ ಬಲ್ಲಿ --

ನೀರಾಗೆ ಬರ್ತಿದ್ದರ್ ಮತ್ತು ನೀರಿನಿಂದ ಹೊರಗ್ ಬಂದವ್ ನೋಡ್ರಿ ಗಾಯ್ಸ ಎಷ್ಚ್ ಚೆನ್ನಾಗಿದೆ .

ರೈಟಿಂಗ್ ಗಿಟಿಂಗ್ ಶಾಣ ಇವ ಜಬ್ಬರ್ದಸ್ ಇದೆ .

ಆಹ್ಹ್ ಬ್ಯೂಟಿಫುಲ್ ಚೆನ್ನಾಗಿದೆ ಹೂವ ಯುವ್ವ .